ನೋಡಲು ತುಂಬಾ ಸುಂದರವಾಗಿ ಕಾಣುತ್ತಿದೆ ಹಾಗು ಇಂತ ಸ್ಥಳಗಳಿಂದ ನೋಡುವು ದರಿಂದ ಮನಸ್ಸಿಗೆ ಸಂತೋಷವನ್ ಸಿಗುತ್ತದೆ.

ನೇಚರ್ ನೋಡೋಕ್ ತುಂಬಾ ಚೆನ್ನಾಗ್ ಕಾಣಿಸ್ತಿದೆ ಈತರ ಹಸಿರು ಗಿಡಮರಗಳಿಂದ ಕೂಡಿದ್ರೆ ನಮ್ಮ್ ಪರಿಸರ ಎಷ್ಟು ಚೆನ್ನಾಗ್ ಕಾಣತ್ತೆ ಈ ಪರಿಸರವನ್ನ ಇವಾಗ್ ಅದೇ ಅದ್ ಮನೆಗ್ ಬೇಕ್ ಮನೆ ಕಟ್ಟಿಸೋಕ್ ಮಂಚ --

ಬಾಗ್ಲು ಗಿಗ್ಲೂ ಅಂತ ಹೇಳ್ಬಿಟ್ಟು ಮರನೆಲ್ಲಾ ಕಟ್ ಮಾಡಿ ನಮ್ಮ್ ಪರಿಸರ ವನ್ನ ಹಾಳ್ ಮಾಡ್ತಾಇದ್ದಾರೆ ಗಿಡಗಳನ್ನ ಹೆಚ್ಚಾಗ್ ಬೆಳೆಸ್ಬೇಕು.

ಒಂದೊಂದು ಶಿಲ್ಪಿಗೆ ಒಂದೊಂದು ರೀತಿಯ ಅರ್ಥವಿರುತ್ತದೆ ಅದನ್ನು ತಿಳಿದುಕೊಳ್ಳುವ ಆಸಕ್ತಿ ತುಂಬಾ ಇರುತ್ತದೆ. ಒಂದನ್ನು ನೋಡುತ್ತಾ ಇನ್ನೊಂದನ್ನ ನೋಡುವ --

ಮಾಲ್ ಇವಾಗ ಯಾವದೇ ಟರ್ನ್ ಅಲ್ಲೂ ನೋಡಿದ್ರು ಮಾಲ್ ಅನ್ನೋದು ಇದ್ದೆ ಇರುತ್ತೆ ಆ ಮಾಲ್ ಹೋಗ್ಬಿಟ್ರೆ ಪ್ರತಿಯೊಂದ್ ಐಟಂ ಅಲ್ಲೇ ಸಿಗುತ್ತೆ ನಮಿಗ್ ಬೇಕಾಗಿರೋದನ್ನ ತಗೊಂಡ್ ಬರ್ಬಹುದು ಮನೆಗ್ --

ಚಾಮುಂಡೇಶ್ವರಿ ದೇವಿ ಈ ದೇವಿ ಏನೋ ಒಂದತರ ಪವರ್ಫುಲ್ ಗಾಡ್ ಅಂತ ಎಲ್ಲರೂ ನಂಬುತಾರೆ ದೇವರ ದರ್ಶನ ಮಾಡಿದರೆ ಏನೋ ಒಂದತರ ಶಾಂತಿ ನೆಮ್ಮದಿ ಸಿಗುತ್ತೆ ಹೇಳುವುದು ಎಲ್ಲರ ನಂಬಿಕೆ --

ಸೂಪರ್ ಮಾರ್ಕೆಟ್ ಅನ್ನೋದು ಎಲ್ಲಾ ಟೌನ್ಗಳಲ್ಲೂ ಈಗ ಕಾಮನ್ ಆಗಿದೆ ಅಲ್ಲಿ ನಮಗೆ ಬೇಕಾಗಿರ್ತಕಂತ ದಿನಸಿ ಐಟಂ ಡೈಲಿ ಯೂಸ್ ಮಾಡ್ತಕಂತ --

ದೇವಸ್ಥಾನ ಜನಗಳು ಅತೀ ಹೆಚ್ಚಾಗ್ ನಂಬೋದು ಅಂದ್ರೆ ದೇವ್ರನ್ನೇ ಪ್ರತಿಒಂದಕ್ಕೂ ದೇವ್ರತ್ರ ಕೇಳ್ ಯಾವದೇ ಒಂದು ಆಸೆ ಈಡೇರಬೇಕು ಅಂದ್ರೆನೂ ದೇವ್ರತ್ರ ಕೇಳ್ಕೊಂತಾರೆ.

ಬಾಡಿ ಫಿಟ್ನೆಸ್ ಈಗಿನ ಗಂಡ್ಮಕ್ಕಳು ತುಂಬಾ ಇಂಟ್ರೆಸ್ಟ್ ಬಾಡಿ ಫಿಟ್ನೆಸ್ ಅಂದ್ರೆ ಆಹ್ ಅಲ್ ಹೋಗ್ಬಿಟ್ಟು ಆಹ್ ಬಾಡಿ ಮೈಂಟೈನ್ ಮಾಡೋಕೋಸ್ಕರ ತು ತುಂಬಾ ಜಿಮ್ಗಳಲ್ಲಿ ತುಂಬಾ ವರ್ಕೌಟ್ ಮಾಡ್ತಾರೆ.

ಅವರು ಬಸ್ ಅನ್ನ ಯುಟಿಲೈಸ್ ಮಾಡ್ಕೊಂಡ್ತರೆ. ಬಸ್ಸಿಂದ ತುಂಬಾ ಹೆಲ್ಪ್ ಇದೆ. ಯಾವದಾದ್ರು ಒಂದ್ ಪ್ಲೇಸಿಗೆ ಎಮರ್ಜೆನ್ಸಿ ಹೋಗ್ಬೇಕಂದ್ರು ಹೋಗ್ಬೋದು.

ಅಂದ ಫ್ರುಟ್ಸ್ ತಿಂದ್ರೆ ಹೆಲ್ತಿಯಾಗ್ ಇರ್ತಾರೆ ಯಾವದಾದ್ರು ಪೇಶಂಟ್ಸ್ಗಳಿಗಾದ್ರು ನು ಯಾರಾದ್ರೂ ನೊಡೊಕ್ ಹೋದ್ರೆ ಫ್ರುಟ್ಸ್ ನೆ ತಗೊಂಡ್ ಹೋಗೋದು. ಫ್ರುಟ್ಸ್ ಇಂದ ತುಂಬಾ ಹೆಲ್ತ್ ಇಂಪ್ರೂವ್ ಆಗತ್ತೆ ತುಂಬಾ ಅಡ್ವಾನ್ಟೇಜಸ್ ಇದೆ.